ಹಾಗೂ ಇಲ್ಲಿ ಒಂದು ಕುರ್ಚಿ ಇದೆ.

ಹಾಗು ಅಲ್ಲಿ ಒಂದು ಬಕೆಟ್ ಇದೆ.

ಇಲ್ಲಿ ಒಂದು ಬೀದರ್ ಬೈಕ್ ಜೋನ್ ಅಂತ.

ಹಾಗು ದೊಡ್ಡ ದೊಡ್ಡ ಬಂಡೆ ಗಲ್ಲುಗಳಿವೆ.

ಇದು ಒಂದು ಮೆಡಿಕಲ್ ಶಾಪ್ ಇದೆ ಹಿಂ--